ಅದರ ಮುಂದೆ ಬಸ್ ಗಳು ಲೈನ್ ಆಗಿ ಬರುತ್ತಿದ್ದಾವೆ.

ಅದರ ಹಿಂದೆ ಒಂದು ಟಿ_ವಿ ಇದೆ.

ಆ ಟಿ_ವಿ ಕಲರ್ ಬಂದು ಕಪ್ಪು ಬಣ್ಣದಿಂದ ಕೂಡಿದೆ.

ಅತಿ ದೊಡ್ಡ ದೊಡ್ಡದಾದ ಮರಗಳು ಇದ್ದಾವೆ.

ಅದರ ಮಧ್ಯದಲ್ಲಿ ಎರಡು ಶೋ ಲೈಟ್ ಇದ್ದಾವೆ.

ಆ ಬೋರ್ಡಿನ ಬಣ್ಣಬಂದು ಬಿಳಿಯಿಂದ ಕೂಡಿದೆ.

ಚೇರಿನ ಬಣ್ಣ ಬಂದು ಕಪ್ಪು ಆಗಿದೆ.

ಈ ಪೆಟ್ರೋಲ್ ಬಂಕಿನ ಮುಂದೆ ಒಂದು ಮರವಿದೆ.

ಅದರ ಪಕ್ಕದಲ್ಲಿ ದೊಡ್ಡದೊಂದು ಮರ ಇದೆ.

ಪಕ್ಕದಲ್ಲಿ ಯಲ್ಲೋ ಕಲರ್ ಒಂದು ಗ್ಲಾಸ್ ಇದೆ.

ಅದರಲ್ಲಿ ದೊಡ್ಡದಾದ ಲೈಟ್ ಒಂದು ಇದೆ.

ಅದರಲ್ಲಿ ಒಬ್ಬರು ವಯರ್ ಸರಿ ಮಾಡುತ್ತಿದ್ದಾರೆ.

ಮತ್ತೆ ಅದರ ಮೇಲೆ ಪುಟ್ಟ ಪುಟ್ಟ ಗಂಟುಗಳಾಗಿ ಕಟ್ಟಿ ಇಟ್ಟಿದ್ದಾರೆ ಕವರ್ ಗಳನ್ನು.